ಕತ್ತರಿ ಅದ ಮತ್ತು ಕಾಫಿ ಅದ.

ಗ್ರೌಂಡಿನ್ ಮ್ಯಾಗ ಒಂದು ನಾಯಿ ನಿಂತದ.

ಮತ್ತ ನೀಲಿ ಬಣ್ಣ ಹಚ್ಚಿ ಮಾಡಿಂದ--

ದೇವರು ಗುಡಿಯಾಗ ಒಂದು ಏಳು ಎಂಟು ಮಂದಿ ರೆಡ್ ಕಲರ್ ದು ಕುರ್ತಾ ಹಾಕಿಕೊಂಡರೆ.

ಇಲ್ಲಿ ಒಂದು ಮನಿ ಕಟ್ಲತ್ತಾರ ಬಿಡ್ಲಿಂಗ್ ಕಟ್ಲತ್ತಾರ.

ಮತ್ತ್ ಇಲ್ಲಿ ತುಳಜಾಭವಾನಿ ಬಿ ಫೋಟೋ ಅದ.

ಮತ್ತ್ ಹಂಗೆ ಟೇಬಲ್ ಮ್ಯಾಗ ನೀರಿನ ಬಾಟಲ್ ಗೋಳ ಬಿ ಅವ.